ಫೀಡಿಂಗ್ ಬಾಟಲ್ ಇದು ಮೇಲ್ಗಡೆದು ಕವರ್ ಇರುತ್ತಲ ಆತರ ಕೂಡಾ ಕಾಣಿಸ್ತದೆ.

ಈ ಒಂದು ಹಡಗು ಕುಶಲಸಾಗಾಣಿಕೆಗೆ ಒಂದು ತಡದಿಂದ ಇನ್ನೊಂದು ತಡಕ್ಕೆ ಸಾಗಿಸುವಂತೆ ಸಹಕಾರವಾಗಿರುವುದು ಇಲ್ಲಿ ಕಂಡುಬಂದಿರುತ್ತದೆ.

ಕೆಲಸಗಾರರು ಪ್ರತಿ ಅಮ್ ಪ್ರತಿಯೊಬ್ಬರು ತಮ್ಮ ಜರ್ನಿಗೆ ಲಿ ತಾವು ಕೆಲಸಗಾರರಾಗಿರುತ್ತಾರೆ ಆದರೆ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡುತ್ತಾರೆ.

ಎಲ್ಲಾ ತರದ ದಾಳಿಂಬೆರೆ ಬಾಳೆಹಣ್ಣು ಮೂಸುಂಬಿ ಮಾವಿನ ಹಣ್ಣು ಸಪೋಟ ಎಲ್ಲಾ ತರದ ಹಣ್ಣುಗಳನ್ನು ಇಟ್ಟು ಮಾರಲು ಇಟ್ಟಿರುತ್ತಾರೆ.

ಗ್ರಾಹಕರು ಮೀನುಗಳನ್ನು ಖರೀದಿಸಲು ಬಂದಾಗ ಅವುಗಳನ್ನು ತೂಗಿಸಿ ಬೇಗ--